ಇದೊಂದು ಹೂವು ಹೂವಿನಿಂದ ತುಂಬ ಚನಾಗಿ ಡೆಕೊರೇಟ್ಗಳ್ನ ಮಾಡಬೋದು ಹೂಗಳ್ನ ಬರ್ಡೇಗೆ ಮದ್ವೆಗಳ್ಗೆ ಹಬ್ಬ ಹರಿದಿನಗಳೆಲ್ಲ ಯೂಸ್ ಮಾಡ್ತೀವಿ.

ಊಟಗಳ್ನ ವೇಸ್ಟ್ ಮಾಡ್ಬಾರ್ದು ಯಾಕಂದ್ರೆ ತುಂಬ ಬಡತನ ಮಕ್ಳು ಊಟಕೊಸ್ಕರ ತುಂಬ ಕಷ್ಟಪಡ್ತಿರ್ತಾರೆ ಹಗ್ಲು ರಾತ್ರಿಅನ್ನದಿಲ್ದೆ ತುಂಬ ಕಷ್ಟ ಪಟ್ಟಿ ಕೆಲ್ಸ ಮಾಡಿ ಊಟಕೊಸ್ಕರ ಅವ್ರಾ--

ಆಹ್ಹ್ ನಮ್ಮ್ ಬೋಡಿಗೆ ರಕ್ತ ಕೂಡ ಸಿಗ್ತವೆ ಇದ್ರಿಂದ ಜನಗಳು ಹಣ್ಣಗಳ್ನ ತುಂಬ ಇಷ್ಟ ಪಡ್ತಾರೆ ಹೀಗಾಗಿ ಇಲ್ಲಿಗ್ ಬಂದು ತಗೊತಾರೆ--

ತುಂಬ ಫ್ರೆಶ್ ಆಗಿರೋಂತ ಗಾಳಿ ಇರದ್ರಿಂದ ಪಕ್ಷಿಗಳು ಅದ್ನ ತುಂಬಾ ಇಷ್ಟಪಡ್ತರೆ ಅಲ್ಲಿ ಜನಗಳು ವಾಕಿಂಗ್ ಅಂತ ಬೆಳ್ಗೆ ಎದ್ದಿ ಹೋಗ್ತರೆ--

ಇನ್ನೊಂದು ಟ್ರೈನು ಟ್ರೈನ್ ನಲ್ಲಿ ತುಂಬ ಸಾವಿರಾರು ಜನ ಪ್ರಯಾಣಿಸ್ಬೋದು ಟ್ರೈನ್ ನಲ್ಲಿ ನಮ್ಗೆ ಸ್ಲೀಪಿಂಗ್ ಕೋಚ್ ಮತ್ತೆ ಮೊದ್ಲೆ ರಿಸರ್ವ್ ಮಾಡಿ ಕೂಡ ಸಹ ಹೋಗ್ಬೋದು.

ತುಂಬಾ ಪ್ರಸಿದ್ಧ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವ್ ಅಡವ್ರ್ ಟೈಸ್ಗಳ್ನ ನೋಡಬೋದು ಅಮೂಲ್ ಐಸ್ ಕ್ರೀಮ್ ಆಗಿರ್ಬೋದು ಅಮೂಲ್ ಹಾಲ್ಗಳಾಗಿರ್ಬೋದು ತುಂಬ--

ಬೇಕ್ರಿಗಳ್ಲಿ ತುಂಬಾ ತಿಂಡಿಗಳನ್ನ ನೋಡ್ಬೋದು ಕೇಕ್ ಇರ್ಬೋದು ಸ್ವೀಟ್ಸ್ ಇರ್ಬೋದು ಚಾಕಲೇಟ್ಸ್ ಇರ್ಬೋದು ಕ್ರೀಮ್ ಬನ್ಸ್ ಆ ರೀತಿ ತುಂಬಾ--

ಅಂದ್ರೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಇಂಗ್ಲೀಷ್ ನಲ್ಲಿ ಟೀಚ್ ಮಾಡಿ ಮಕ್ಳಿಗೆ ಇಂಗ್ಲೀಷ್ ನಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಸ್ಕೂಲಿ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಇದ್ರಿಂದ ಮಕ್ಳು ತುಂಬಾ ಚೆನ್ನಾಗಿ ಇಂಗ್ಲೀಷ್ ಫ್ಲುಯೆಂಟ್ ಆಗಿ ಮಾತಾಡೋದನ್ನ ಕಲೀತಾರೆ.

ಇದು ಒಂದು ಡೆಕೊರೇಶನ್ ಮದ್ವೆ ಬರ್ಡೇ ಪಾರ್ಟಿ ಗಳ್ಳಿ ಅದ್ರಲ್ಲೂ ಮದ್ವೆಗಳ್ಳಿ ತುಂಬಾ ಚೆನ್ನಾಗಿ ಈರೀತಿ ಡೆಕೊರೇಟ್ ಮಾಡ್ತಾರೆ.

ಅಟ್ರಾಕ್ಟ್ ಆಗ್ಲಿ ಅಂತ ಲೈಟಿಂಗ್ಸ್ ಕೂಡ ಸಕತ್ತಾಗಿ ಮಾಡಿರ್ತಾರೆ ಅಲ್ಲಿ ನಮ್ಗೆ ಬೇಕಾಗಿರೊ ತಿಂಡಿಗಳ್ನ ದುಡ್ಡು ಕೊಟ್ಟಿ ತಗೊಂಡ್ ತಿನ್ಬೋದು ಟೀ ಕಾಫಿಗಳು ಸಹ ಸಿಕ್ಕುತ್ತೆ.

ಆಹ್ಹ್ ಮುಂದೆ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಡಾನ್ಸ್ ಗಳ್ಗೆ ಕಳ್ಸ್ತಾರೆ ಡಾನ್ಸ್ ಗಳಲ್ಲಿ ಕೋರಿಯೋಗ್ರಾಫ್ರ್ಸ್ ಅಂತ ತುಂಬಾ ಚನ್ನಾಗಿ ಹೇಳ್ಕೊಡ್ತಾರೆ ಅದ್ರಿಂದ ಮಕ್ಕಳು ತುಂಬಾ ಚನ್ನಾಗಿ ಕಲ್ತ್ಕೊ ತಾರೆ.